ಸೋ ಇದು ಅಹ್ ಒಂದು ಈಗ ಆಲ್ ಮೋಸ್ಟ ಎಲ್ಲಾ ಜಿಲ್ಲೆಗಳಲ್ಲು ಇದೆ.

ಅಹ್ ಸೋ ಇದು ಕಾರ್ ರಿಪೇರಿದು ಒಂದು ಶಾಪ್ ಅಂತ ಹೇಳಬಹುದು.

ಈ ಇಮೇಜ್ ಬಂದ್ ಬಿಟ್ಟು ನ್ಯಾಚುರಲ್ ರೋಡ್ ಇದು ಸಿಮೆಂಟ್ ರೋಡು .

ಅಂತಲ್ಲಿ ಫುಟ್ ಪಾತ್ ತರ ಇದೆ ಮೇಲಗಡೆ ಆ ಪಕ್ಕದಲ್ಲಿ ರೋಡ್ ಇದೆ.

ಸು ಸುತ್ತಲು ಒಂದು ಗಿಡಮರ ಇರೋದ್ರಿಂದ ಯಾವದಾದ್ರು --

ಪಾರ್ಕ್ ಅಥವಾ ಏನಾದ್ರು ಇದು ಒಂದು ಏನಾದ್ರು ಸ್ಕೂಲ್ ಕಾಲೇಜ್ ಪಕ್ಕದಲ್ಲೇ ಇರುತ್ತಲ್ಲಾ ಗ್ರೌಂಡ್ ಆತರ ಇದೆ.

ಒಬ್ಬ ವ್ಯಕ್ತಿ ಅಲ್ಲಿ ಸೂರ್ಯ ಮುಣಕ್ ತ್ತಾ ಇರುವಾಗ --